ಇಲ್ಲಿ ವುಡ್ ಅನ್ನು ಕತ್ತರಿಸುವ ಚಾಕಿದೆ.

ಕತ್ತಲು ತುಂಬಿದ ಮೋಡವಿದೆ ಬಿಲ್ಡಿಂಗ್ ಗಳಿವೆ.

ಒಬ್ಬ ಕುಳಿತುಕೊಂಡಿದ್ದಾನೆ ಟೇಬಲ್ ಇದೆ ಕುರ್ಚಿ ಇದೆ ಬೆಳಕಿನ ಬಲ್ಬ್ ಇದೆ.

ಕಪ್ಪು ಕವರ್ ಇದೆ ಕಾಲಿ ತಟ್ಟೆ ಇದೆ ಕಿಟಕಿ ಇದೆ.

ಬಕೆಟ್ ಇದೆ ನೀರಿನ ಪೈಪ್ ಇದೆ.

ವಿದ್ಯುತ್ ತಂತಿದೆ ನೀಲಿ ತುಂಬಿದ ಆಕಾಶವಿದೆ.